ಕೊನೆಗೆ ಆ ಆ ಕಟ್ಟಡ ಕಟ್ತಾ ಇದ್ದಾರೆ ತುಂಬಾ ಆಳವಾಗಿ ತೋಡ್ಥ ಇದ್ದಾರೆ ಅಲ್ಲಿ ಇಟ್ಟಿಗೆಗಳು ಮುಳ್ಳು ಸರಳು ಮೂಸಿಕ್ ನಿಂತ್ಕೊಂಡು ಒಬ್ಬ ನೋಡತಾನೆ ಒಬ್ಬ ಹಾಕ್ತ ಇದಾನೆ ಒಬ್ಬ ತಂತಿ ಹಿಡ್ಕಂಡವ್ನೆ.